ಹಣ್ಣು ಹಂಪಲು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು.

ಚಟ್ನಿ ಇದೆ ಅದು ತುಂಬಾ ಸ್ವಾದಿಷ್ಟವಾಗಿ ಕಾಣ್ತಾ ಇದೆ.

ಇದೊಂದು ವಾಟರ್ ಪಾರ್ಕ್ ತರ ಕಾಣಿಸ್ತಾ ಇದೆ ಇಲ್ಲಿ ಓ ಸುಮಾರು ರಿಂಗ್ ಗಳಿದ್ದಾವೆ.

ಅ ಸಲ್ಲ್ ನಲ್ಲಿ ಒಬ್ಬಳು ಹುಡುಗಿ ಕೂತ್ಕೊಂಡಿದ್ದಾಳೆ ಅವಳ ತಲೆಗೆ ಐದಾರು ಕ್ಲಿಪ್ ಅನ್ನ ಹಾಕಿದ್ದಾರೆ.

ಬಟ್ ಇದು ಗವರ್ನಮೆಂಟ್ ದು ಬಿಲ್ಡಿಂಗ್ ನ ಹಾಗೆ ಕಾಣ್ತಾ ಇದೆ.

ದೇವರು ನಮ್ಗೆ ಯಾವತ್ತೂ ಒಳ್ಳೇದು ಮಾಡ್ಲಿ ಎಂದು ನಾವು ಬಯಸುತ್ತೇವೆ.

ಆದ್ರೆ ಕೆಲಸ ಕೂಡ ನಾವು ಅಷ್ಟೇ ಒಳ್ಳೇದು ಮಾಡಬೇಕಾಗುತ್ತದೆ.

ಇದು ಎಂತ ಅಂತ ಗೊತ್ತಿಲ್ಲ ನನಗೆ ಅಷ್ಟೊಂದು ಆದರೆ ಇಲ್ಲಿ ಮೂರು ಚೇರ್ ಗಳಿವೆ ಒಂದು ಸೋಫಾ ಇದೆ.